ಕೆ_ಎ ಸೀರೊ ಟು ಎ_ಈ ನೈನ್ ಒನ್ ಫೈವ್ ನೈನ್ ಕೆ_ಎ

ಇದು ಒಂದು ಮಹಾ ವಿಷ್ಣುವಿನ ದೇವಾಲಯವಾಗಿದೆ ಇದು ಪ್ರಾಚೀನ ಕಾಲದ ದೇವಾಲಯವಾಗಿದೆ. ಇದ್ರಲ್ಲಿ ಮಹಾವಿಷ್ಣು ತಿರುಪತಿಯ ಒಂದು ಪಾತ್ರದಾರಿಯಾಗಿ ನಿಂತಿದ್ದಾನೆ .

ಒಂದು ಮದುವೆ ಫಂಕ್ಷನ್ ನಿನ ಒಳಾಂಗಣದ ಚಿತ್ರಣವಾಗಿದೆ ಈ ಹೊರಾಂಗಣದ ಚಿತ್ರಣದಲ್ಲಿ ರೆಡ್ ಕಾರ್ಪೆಟ್ನ್ನು ಹಾಕಿದ್ದಾರೆ.